ಒಂದೊಂದ್ ಸರಿ ಬೇಗ ಹೋಗೋಕ್ ಆಗ್ತಾ ಇರ್ಲಿಲ್ಲ ಲೇಟ್ ಹೋಗ್ತಿದ್ವಿ. ಅವಾಗ ಅಹ ಕ್ಲಾಸು ಮುಗದಿರ್ತಿತ್ತು.

ಬಟ್ಟೆ ತೋರ್ಸೋದಾದ್ರೆ ಒಂದೊಂದೇ ತೆಗದು ತೆಗದು ತೋರ್ಸ್ಬೇಕಾಗುತ್ತೆ. ಆದ್ರೆ ನೋಡೋದಾದ್ರೆ ಈಜಿ ಆಗುತ್ತೆ.

ಖುಷಿಯಾಗುತ್ತೆ. ಹೋಟೆಲ್ ಲ್ಲು ತುಂಬಾ ಕ್ಲೀನು ನಿಟಾಗಿದ್ರೆ --

ನಾವೊಂದು ಗೊತ್ತಿಲ್ದೆ ಇರೋ ಪ್ಲೇಸ್ ಗೆಲ್ಲಾ ಹೋದಾಗ ಆದರಿದು ಮೆಮೊರಿಸ್ ಗಂತ ಹೇಳಿ ಒಂದು ಫೋಟೋ ತೆಗೆದು ಇಟ್ಕೊತಿವಿ.

ಗೊತ್ತಿಲ್ ದಿದ್ದಾಗ ಬ್ಯಾಂಕಲ್ಲಿ ಕೆಲವರೆಲ್ಲಾ ಅಂ ಹೇಳ್ಕೊಡ್ತಾರೆ .

ಪಾರ್ಕ್ ಅಂತ ಹೇಳಿದ್ರೆ ಸಂಜೆ ಟೈಮು ವಾಕಿಂಗ್ ಗಿಗೆಲ್ಲಾ ಹೋಗ್ತಾರೆ ಪಾರ್ಕ್ ಗೆ. ಆಹ್ಹ್ ಅಲ್ಲಿ ಫ್ರೆಂಡ್ಸ್ ಎಲ್ಲಾ ಇರ್ತಾರೆ.